ಮತ್ತು ಇಲ್ಲಿ ಬ ಬಕ್ಕಿಟ್ ಸಹ ಕಾಣಸ್ತ ಇದೆ.

ನಮಗೆ ಒಂದು ದೊಡ್ಡದಾದ ಫ್ರಾಟ್ ತರಹ ಕಾಣಿಸ್ತಾ ಇದೆ.

ಇಲ್ಲಿ ಬಹಳಷ್ಟು ಕಿಟಕಿ ತರ ತರಹ ಕಮಾನುಗಳನ್ನು ಕಾಣಿಸ್ತಾ ಇವೆ ನಮಗೆ ಇಲ್ಲಿ.

ಮತ್ತು ಇಲ್ಲಿ ಬಹಳಷ್ಟು ಬಲ್ಲೂನ್ ಸಹ ಕಾಣಿಸ್ತಾ ಇವೆ.

ಗಿಡಗ್ಗದ ಮರಗಳನ್ನು ಕಾಣಸ್ತಾ ಇದೆ ಇಲ್ಲಿ ಬಲ್ಲೂನ್ಸ್ ಸಹ ಕಾಣಸ್ತಾ ಇವೆ.

ಇಲ್ಲಿ ನಮಗೆ ಒಂದು ವೈನ್ ಶಾಪ್ ಕಾಣಿಸ್ತಾ ಇದೆ.

ಮತ್ತು ಕೀಟಕಿಗೆ ಪರ್ದ ಸಹ ಕಾಣಾಸ್ತ ಇದೆ ಬೈಕ್ ಸಹ ಕಾಣಾಸ್ತಾ ಇವೆ.

ಮತ್ತು ಶರ್ಟ್ ಸಹ ಇಲ್ಲಿ ಕಾಣಸ್ತಾ ಇದೆ ನಮಗೆ.